ಚೆನ್ನಾಗಿರುತ್ತೆ ಫಿಶ್ ಮಾತ್ರ ಇಲ್ಲಿ ಫಿಶ್ ಮತ್ತೆ ಸ್ಪಿರಿಟ್ ಕೂಡ ಸಿಗುತ್ತೆ.

ಇಲ್ಲಿ ನೋಡ್ರಿ ಇದು ಎಷ್ಟು ದೊಡ್ಡದಾದ ನದಿ ಇದೆ ಅಲ್ವಾ ಇದು ಸ್ವಲ್ಪನಾದ್ರೂ ಕಸ ಕಾಣ್ತಿದ್ಯ ನಿಮಗೆ ಇಲ್ಲಿ ಮಚ್ಚಾ ಶಿರಾ ಕಾಣ್ತಾ ಇದೆ ಆ ಕಸನೆಲ್ಲ ಎಲ್ರೂ ಅದರೊಳಗಡೆನೆ ಹಾಕ್ಬೇಕು.

ಹಳೇ ಪೇಟೆ ಹಳೇಕಡೆಯಿಂದ ಹೋಗುವಂತಹ ದಾರಿಯಿದು ನೋಡು ಎಷ್ಟು ಹಳೆಯದಾಗಿದೆ ಎಂಟ್ರನ್ಸ್ ಎಲ್ಲ ನೀರು ಆ ಕಲರ್ ಇಲ್ಲ ತುಂಬಾ ಕಮ್ಮಿ ಇದೆ ನೀರ್ ಈವಾಗ.

ಎಂಟರ್ ಆಗಬೇಕಾರೆ ಒಂದು ಗಾಳಿ ಮಾತ್ರ ದೇವಸ್ಥಾನ ಇದೆ. ಅದು ಫೇಮಸ್ ದೇವಸ್ಥಾನ ಕೋಟೆ ದೇವಸ್ಥಾನ ಅಂತಾನೆ ಫೇಮಸ್ಸು . ಕೋಟೆ ಫಸ್ಟ್ ಸ್ಟಾರ್ಟಿಂಗ್ ದೇವಸ್ಥಾನ ಇರೋದು ಇಲ್ಲೇನೆ.

ಇದು ಊರಿನಿಂದ ತುಂಬಾ ದೂರದಲ್ಲಿ ಇಂದ ತೆಗೆದಿರುವಂತ ಚಿತ್ರಣ ನೋಡಿ ಮನೆಗಳಲ್ಲಿ ಎಷ್ಟು ದೂರದಲ್ಲಿ ಕ್ಕನ್ಚೆ. ಬಿಲ್ಡಿಂಗ್ ಅವು ಸಹ ಯಲ್ಲ ದೂರ ಕಾನ್ತಾಯಿದೆ. ನದಿ ಅ --